ಈ ದೃಶ್ಯದಲ್ಲಿ ನಾವು ಅನೇಕ ತರಹದ ದೊಡ್ಡ ದೊಡ್ಡದಾದಂತಹ ಮರಗಳನ್ನು ನೋಡಬಹುದು.

ಇಲ್ಲಿ ಒಂದು ಹೆಸರುವಾಸಿ ಆಗಿರುವಂತಹ ಹೋಟೆಲ್ ಕೂಡ ಇದೆ ಇಲ್ಲಿ ನಾವು ಹೋಟೆಲ್ ನಲ್ಲಿ ಹಲವಾರು ಜನರು ದಿನನಿತ್ಯ ವಾಗಿ ಬಂದು ತಮಗೆ ಬೇಕಾದಂತಹ ತಿಂಡಿ ಹಾಗೂ ಊಟಗಳನ್ನು ತಿನ್ನುತ್ತಾರೆ ಎಲ್ಲಿ ಸಿಗುವಂತ ಫುಡ್ ಅತ್ಯಂತ ಸ್ವಾದಿಷ್ಟ ಕರವಾಗಿರುತ್ತದೆ.

ಈ ಜಾಗವು ಪ್ರತ್ಯೇಕವಾಗಿರುವಂತ ರೆಸ್ಟೋರೆಂಟ್ ಈ ರೆಸ್ಟೋರೆಂಟ್ ನೋಡುವುದಕ್ಕೆ ತುಂಬಾ ಅದ್ಭುತವಾಗಿ ಕಾಣುತ್ತದೆ ಇದರ ಇಂಟೀರಿಯರ್ ಮತ್ತು ಎಕ್ಸ್ಪೀರಿಯರ್ ಭಾಗ ಅತ್ಯಂತ ಆಕರ್ಷಕವಾಗಿದೆ.

ಇಲ್ಲಿ ಡಿಜಿಟಲ್ ಬೋರ್ಡ್ ಹಾಗೂ ವೈಟ್ ಬೋರ್ಡ್ ಅನ್ನು ನೋಡಬಹುದಾಗುತ್ತೆ. ಇಲ್ಲಿ ಕಿಟಕಿ ಕೂಡ ಇದೆ. ಇಲ್ಲಿ ಹಲವಾರು ಜನರು ವಿದ್ಯಾರ್ಥಿಯು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ.